ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಯಾವುದೋ ಒಂದು ಬೋನಿನಲ್ಲಿ ಒಂದು ಸಿಂಹವನ್ನು ಕೂಡಾಕಿದ್ದಾರೆ.

ಬಂದು ಕುಳಿತುಕೊಳ್ಳಲು ಮರದ ಚೇರ ಅನ್ನು ಇಟ್ಟಿದ್ದಾರೆ.

ಇಬ್ಬರು ವ್ಯಕ್ತಿಗಳು ಪಾನ್ ಅಂಗಡಿ ಮುಂದೆ ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಯಾವುದು ಒಂದು ಮಾರುಕಟ್ಟೆಯಾಗಿದ್ದು ಆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ವ್ಯಾಪಾರಿಗಳು ವ್ಯಾಪಾರ ಮಾಡುತ್ತಿದ್ದಾರೆ.

ಒಂದು ಟೇಬಲ್ ಮೇಲೆ ಏನು ಎರಡು ಒಂದು ಬಿಳಿ ಬಣ್ಣದ ದೊಡ್ಡ ಬಾಟಲ್ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಯೋಗಾ ಕ್ಲಾಸ್ .

ಇನ್ನೊಂದು ಬ್ಲಾಕ್ ಕಲರ್ ಬೈಕಿನಲ್ಲಿ ಕುಳಿತಿದ್ದಾನೆ.

ಆ ಬಿಲ್ಡಿಂಗ್ ಗೆ ಬಿಳಿ ಬಣ್ಣ ಮತ್ತು ಕಂದು ಬಣ್ಣದಿಂದ ಪೈಂಟ್ ಮಾಡಲಾಗಿದೆ.

ಇದು ಒಂದು ಸಿನಿಮಾ ಥಿಯೇಟರ್ ಆಗಿದ್ದು--

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಗಂಗರಾಮ್ ಎಂದು ಬೋರ್ಡ್ ಇರುವ ಒಂದು ಬೋರ್ಡ್ ಕಾಣುತ್ತಿದೆ.